ಒಂದು ಬದಿಯಲ್ಲಿ ಒಂದು ಪ್ರಯಾಣಿಕರ ತಂಗುದಾಣ ಇರುವುದನ್ನು ನಾವು ಗಮನಿಸಬಹುದು ಆ ತಂಗುದಾಣ ಹಲವಾರು ಜನರು ಕುಳಿತುಕೊಂಡಿರುವುದನ್ನು ನಾವು ಗಮನಿಸಬಹುದು ನೋಡಲು ವಿಶಾಲವಾದ ರಸ್ತೆಯನ್ನು ಹೊಂದಿರುವುದನ್ನು ನಾವು ಇಲ್ಲಿ ನಾವು ಇಲ್ಲಿ ಕಾಣಬಹುದಾಗಿದೆ.